ಯಾಕಂದ್ರೆ ಅಲ್ಲಿ ಊರಾಗ್ ಬೇರೆ ಊರಾಗ ಕೆರೆ ಮಾಡ್ಕೊಂಡು ಅದ್ಕ ಅದಕ ಫುಲ್ ಮಾಡ್ಕೊಳೋದು ಮತ್ತೆಹೊಲ ಅಕ್ಕ ಪಕ್ಕ ಹೊಲ ಇರ್ತವಲ್ಲಾ ಗದ್ದೆಗಳಿಗ್ ಬಿಡ್ಕೊಳೋದು ಮೋಟರ್ ಹಾಕ್ ಎಲ್ಲಾ ಚನಾಗ್ ಉಪಯೋಗ ಆಗತ್ತೆ .

ಬರೇ ಕಲ್ಲಲ್ಲೇ ಕಟ್ಟಿದ್ದಾರೆ ಈಗಿನ್ ಕಾಲದಲ್ ನಮ್ಗ್ ಕಟ್ಟಕ್ ಆಗೋದಿಲ್ಲ ಅದನ್ ಉಳ್ಸ್ಕೊಂಡ್ ಹೋಗೋ ಜವಾಬ್ದಾರಿ ನಮ್ದು .

ಅವ್ರಿಗ್ ಕ್ರಿಸ್ ಮಸ್ ಟೈಮ್ ಒಂದ್ ಹಬ್ಬ ಅಲ್ಲಾ ಪಾಪ ಅವ್ರು ಒಂದ್ ವೀಕ್ ಎಲ್ಲಾ ಆಚರಣೆ ಮಾಡ್ತಾರೆ ಚನಾಗ್ ಆಚರಣೆ ಮಾಡ್ತಾ ಇರ್ತಾರೇ ಅವ್ರ್ ಹಬ್ಬ ಅವ್ರಿಗೆ --

ನಮ್ ವೀರಶೈವ ಕಾಲೇಜು ನಾವ್ ನಮ್ ಸಂಘದ್ದೆ ವೀರಶೈವ ಸಂಘದ್ ನಮ್ ನಮ್ ಸಂಘ ಅಂತ ಬಂದಾಗ ಬೇರೆ ಹಂಗೇನಿಲ್ಲಾ ಒಪ್ಪೋರ್ಚಿಟಿ ಒಪ್ಪೋರ್ಚುನಿಟಿ ಒಳ್ಳೆ ಒಳ್ಳೆ ಬರ್ತಿರ್ತಾವೆ ಅಲ್ಲಿ ಕ್ಯಾಂಪಸ್ ಗಳು ಚನಾಗ್ ಇದೆ ಕಾಲೇಜ್ ಅಲ್ಲಾ ಡಿಗ್ರಿ ಮತ್ತೆ ಡಿಪ್ಲೊಮೋ ಸೈನ್ಸ್ ಮತ್ತೆ ಇಂಜಿನಿಯರಿಂಗ್ ಎಲ್ಲಾ ಚನಾಗಿದೆ ಕ್ಯಾಂಪಸ್ ಗಳು ಒಳ್ಳೇ ಒಳ್ಳೇ ಕ್ಯಾಂಪಸ್ ಗಳು ಅಗ್ತಿರ್ತಾವೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಬಹಳ ಇದೆ ಡಿಗ್ರಿ ಸ್ಟೂಡೆಂಟ್ಸ್ ಗಳು ಚನಾಗಿದೆ .

ಮಿಲ್ಟ್ರಿ ಹೆಲಿಕ್ಯಾಪ್ಟರ್ ಗಳು ಬಂದ್ಬಿಟ್ಟು ರೀಸೆಂಟ್ ಗ್ ಮೋದಿ ಅವ್ರ್ ತರಸ್ತಾರಂತೆ ಬಾ ಇಂಡಿಯಾ ಗೆ ಆ ಚೈನಾ ದವ್ರ ಸ್ವಲ್ಪ ಹೆಲಿಕ್ಯಾಪ್ಟರ್ ಬಂದಾಗ್ಲಿಂದ ನಮ್ ಸೋಲ್ಜರ್ ಗಳ್ ಕೂಡ ಬಹಳ ಇದಾಯ್ತು ನಮ್ ಜಮ್ಮು ಕಾಶ್ಮೀರ ದಲ್ಲಿ ಎಷ್ಟೋ ತಗೊಂಡ್ರು ರೀಸೆಂಟ್ ಆಗಿ .

ಸಾಲಾನ್ ಹ್ಮ್ಮ್ ಹ್ನ್ ಇವಾಗಿನ್ ಜನರೇಷನ್ ಗೆ ಒಂಥರ --

ಅದ್ನೇನ್ ವರ್ಕೌಟ್ ಯೇ ಮಾಡಿಸೋದಿಲ್ಲಾ ಎಷ್ಟ್ ಹೇಳಿದ್ರು ಅವ್ನ್ ಮಾಡ್ಸಲ್ಲಾ.

ಹಿಂಗ್ ಹೋಗಗ್ ಚನಾಗಿದೆ ಎಂಜಾಯ್ಮೆಂಟ್ ಮಡಕ್ಕೆಲ್ಲಾ ಚನಾಗ್ ಕಾರ್ ಲ್ಲಿ ಮತ್ತೆ ಗೋವಾ ಗೀವಾ ಹೋದಾಗ ಕಾರಲ್ ಹಾಕೊಂಡ್ ಹೋಗ್ತಿರ್ತಾರೆ ಬೆಂಗಳೂರ್ ಎಲ್ಲಾ ಹೋದಾಗ ಮೊನ್ನೆ ಒಂದ್ ಕಾರ್ ಹುಡುಗರ ಜೊತೆ ಹೋದಾಗ ನಾವ್ ಹೋಗಿದಿವ್ ಬಹಳ ಸಲಿ .